ಇದು ಎಲ್ಲ ದೇವಸ್ಥಾನದ ಮುಂದೆ ಆಗಿರುತ್ತಾರೆ.

ಶಾಪ್ ಮಾಲ್ ಇದ್ರಲ್ಲಿ ನಮಗೆ ದಿನ ನಿತ್ಯದ ಅಗತ್ಯ ವಸ್ತುಗಳೆಲ್ಲ ಸಿಗುತ್ತದೆ.

ಇದು ನಮ್ಮ ಸ್ಟೂಡೆಂಟ್ ಗಳ ಫಾವೌರಟೆ ಪಾರ್ಟ್ .

ಇಷ್ಟು ಪುಸ್ತಕ ಓದುವ ಹವ್ಯಾಸ ಒಳ್ಳೆಯವನು ಎಲ್ಲಿ ಹೋದರು ಸಂತೋಷ ವಾಗಿರಬಲ್ಲ ಅಂದರೆ ಪುಸ್ತಕ ಓದಿದ್ರೆ ನಮಗೆ ಜ್ಞಾನ ಬರುತ್ತೆ ಅವನು ಎಲ್ಲಿದ್ರೂ ಬದುಕುತ್ತಾನೆ.

ಇದು ಒಂದು ವರಾಹ ಸ್ವಾಮಿ ದೇವಸ್ಥಾನ ಆಗಿದೆ ಇಲ್ಲಿ ಎಲ್ಲ ಭಕ್ತರು ಬಂದು ತಮ್ಮ ಕೋರಿಕೆಗಳನ್ನೂ ದೇವರ ಮುಂದೆ ಸಲ್ಲಿಸುತ್ತಾರೆ.

ಇದು ಒಂದು ಸ್ಕೂಲ್ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬರುತ್ತಾರೆ ಇದರ ಮುಂದೆ ಆಟದ ಮೈದಾನ ಇದೆ ಎಲ್ಲ ವಿದ್ಯಾರ್ಥಿಗಳು--